ಸರ್ವಿಸ್ ಸ್ಟೇಷನ್ ನ ಒಳಗಡೆ ಒಂದು ರೆಡ್ ಕಲರ್ ಹಾಗು ಇನ್ನೊಂದು ಬೈಕನ್ನು ನಿಲ್ಲಿಸಿದ್ದಾರೆ.

ಈ ಚಿತ್ರವೊಂದನ್ನು ನಾವು ನೋಡಿದರೆ ಇದು ರಾತ್ರಿಯ ವೇಳೆ ತೆಗೆದಿರುವ ದೃಶ್ಯವೆಂದು ತಿಳಿಯಬಹುದಾಗಿದೆ.

ಇದರಲ್ಲಿ ಹಲವಾರು ಜನರು ಕೂತುಕೊಂಡು ಊಟ ಮಾಡುತ್ತಿದ್ದಾರೆ.

ಇದರ ಸುತ್ತ ಮುತ್ತಲು ಮರ ಗಿಡಗಳನ್ನು ಸಹ ನಾವು ಗಮನಿಸಬಹುದಾಗಿದೆ.

ಈ ಬುಕ್ಕಿನ ಅಂಗಡಿ ಒಳಗೆ ನೋಡಿದರೆ ಸಾಕು ಎಲ್ಲಾ ಕಡೆಯಲ್ಲು ಬುಕ್ಕನ್ನು ಸಾಲಾಗಿ ನೀಟಾಗಿ ಜೋಡಿಸಿದ್ದಾರೆ

ಇದರ ಸುತ್ತ ಮುತ್ತಲು ದೊಡ್ಡದಾದ ಬಿಲ್ಡಿಂಗ್ ಗಳು ಅಪಾರ್ಟ್ಮೆಂಟ್ ಗಳನ್ನು ಕಾಣಬಹುದಾಗಿದೆ.

ಚಿತ್ರವನ್ನು ನಾವು ಗಮನಿಸಿ ನೋಡಿದರೆ ಇದು ಒಂದು ಬುಕ್ಕಿ ನ ಅಂಗಡಿಯನ್ನು ತಿಳಿಯಬಹುದಾಗಿದೆ.

ಇದರ ಸುತ್ತ ಮುತ್ತಲು ದೊಡ್ಡದಾದ ಮರ ಗಿಡಗಳನ್ನು ಸಹ ಗಮನಿಸಬಹುದಾಗಿದೆ.

ಇದರ ಒಳಗಡೆ ಕೂರಲು ಚೇರುಗಳು ಟೇಬಲು ಗಳು ಯು_ಪಿ_ಎಸ್ ನನ್ನು ಇಟ್ಟಿದ್ದಾರೆ.

ಚಿತ್ರ ಒಂದನ್ನು ಗಮನಿಸಿ ನೋಡಿದರೆ ಇದು ಒಂದು ಮೀನಿನ ಅಂಗಡಿ ಎಂದು ತಿಳಿಯಬಹುದಾಗಿದೆ.

ಈ ಚಿತ್ರ ಒಂದನ್ನು ನಾವು ನೋಡಿದರೆ ಇದು ಮೆಜೆಸ್ಟಿಕ್ ಬಸ್ ಸ್ಟಾಪ್ ಎಂದು ತಿಳಿಯಬಹುದಾಗಿದೆ.

ಸ್ಕೈ ವಾಕ್ ಮಾಡಿರುವುದರಿಂದ ಜನರು ಓಡಾಡುತ್ತಿದ್ದಾರೆ.